ಹಾಗು ಇಲ್ಲಿ ಒಂದು ಮೆಟ್ಟಿಲನ ಆಕಾರದ ಸಣ್ಣದಾದ ಮೆಟ್ಟಿಲನ್ನು ಕಾಣಬಹುದು.

ಪ್ರತಿ ಒಂದು ಗಾಡಿಗಳನ್ನು ಸಾಲಿನಂತೆ ಜೋಡಿಸಿರುವುದನ್ನು ನಾವು ವೀಕ್ಷಿಸಬಹುದಾಗಿದೆ.

ಈ ಫ್ಯಾಕ್ಟರಿಯ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿರುವುದನು ನಾವು ಕಾಣಬಹುದು.

ಇದರ ಮೇಲ್ಭಾಗದಲ್ಲಿ ಶ್ರೀಪಾದ ಮ್ಯೂಸಿಕಲ್ಸ್ ಎಂದು ದೊಡ್ಡದಾದ ಇಂಗ್ಲಿಷ್ ಮತ್ತು ಕನ್ನಡದ ಅಕ್ಷರದಲ್ಲಿ ಬರೆದಿರುವುದನ್ನು ನಾವು ಕಾಣಬಹುದು.

ಅದರ ಹಿಂಭಾಗದಲ್ಲಿ ಒಂದು ಕಬ್ಬಿಣದ ಗೇಟ್ ಅನ್ನು ನಾವು ಕಾಣಬಹುದು ಆ --

ಇದು ಒಂದು ಕರಾಟೆಯ ಕ್ಲಾಸಿನ ಒಳಾಂಗನ ಚಿತ್ರಣ ಎಂದು ನಮಗೆ ತಿಳಿದು ಬರುತ್ತದೆ.

ಪ್ರತಿಯೊಬ್ಬ ವ್ಯಕ್ತಿಯ ಕೆಳಾಂಗಣದಲ್ಲಿ ಯೋಗಾಸನದ ಮ್ಯಾಟ್ ಕಾಣಬಹುದು.

ಪಾರ್ಕಿನ ಸುತ್ತುವರೆದ ಭಾಗದಲ್ಲಿ ಜರಡಿಯನ್ನು ಅಳವಡಿಸಿರುವುದನ್ನು ನಾವು ಕಾಣಬಹುದು ಆ--

ಹಾಗು ಅದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ಅಳವಡಿಸಿರುವುದನ್ನು ನಾವು ಕಾಣಬಹುದಾಗಿದೆ.

ತು ಹಾಗು ಇದು ಕೆಂಪು ಬಣ್ಣದ ಹಡಗು ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗು ಇದರ ಮೇಲ್ಭಾಗದಲ್ಲಿ ಕೆಲವು ಬಾವುಟಗಳನ್ನು ನಾವು ಕಾಣಬಹುದು.

ಇದು ಆ ಗಾತ್ರ ಒಳಗಡೆ ಒಂದು ಬಿಳಿ ಬಣ್ಣದ ನಾವು ಕಾರ್ ಅನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಬೈಕುಗಳು ನೋಡಲು ತುಂಬಾ ಸುಂದರವಾಗಿದೆ ಎಂದು ನಾವು ಹೇಳಬಹುದಾಗಿದೆ.

ಇದು ಒಂದು ರೈಲ್ವೆ ಸ್ಟೇಷನ್ ಇನ ಮುಂಭಾಗದ ಆವರಣ ಚಿತ್ರವೆಂದು ನಾವು ಹೇಳಬಹುದು.

ಹಾಗು ಒಬ್ಬ ವ್ಯಕ್ತಿ ಹೊರಟಿರುವುದನ್ನು ನಾವು ಕಾಣಬಹು--

ಒಟ್ಟಾರೆಯಾಗಿ ಈ ದೃಶ್ಯವು ಹಚ್ಚ ಹಸಿರಿನಿಂದ ಕೂಡಿದ್ದು ನೋಡಲು ತುಂಬಾ ಸುಂದರವಾಗಿದೆ ಎಂದು ಹೇಳಬಹುದು.

ಇಲ್ಲಿ ವಿದ್ಯಾರ್ಥಿಗಳು ಕೋಕೋ ಆಟವನ್ನು ಆಡುತ್ತಿರುವುದನ್ನು ನಾವು ಕಾಣಬಹುದು.

ಇದು ಹಚ್ಚ ಹಸಿರಿನ ಹುಲ್ಲುಗವಾಲು ಪ್ರದೇಶವೆಂದು ನಮಗೆ ತಿಳಿದು ಬರುತ್ತದೆ.

ಇಲ್ಲಿ ಒಂದು ದೊಡ್ಡದಾದ ಬೋರ್ಡ್ ಅನ್ನು ನಾವು ಕಾಣಬಹುದು.

ಇಲ್ಲಿ ಹಲವು ವ್ಯಕ್ತಿಗಳು ಬೈಕ್ ಅನ್ನು ತೆಗೆದುಕೊಂಡು ಮತ್ತು ನಡೆದುಕೊಂಡು ರಸ್ತೆಯನ್ನು ದಾಟುತ್ತಿರುವುದನ್ನು ನಾವು ಕಾಣಬಹುದು.

ಪ್ರತಿಯೊಂದು ಬಟ್ಟೆಯನ್ನು ಸಾಲಿನಂತೆ ಜೋಡಿಸಿ ಇರುವುದನ್ನು ನಾವು ಕಾಣಬಹುದು.

ಇಲ್ಲಿ ಹಲವು ವಿವಿಧ ರೀತಿಯ ಬಟ್ಟೆಗಳು ದೊರೆಯುತ್ತದೆ ಎಂದು ಹೇಳಬಹುದು.

ಇದು ಒಂದು ದೇವಸ್ಥಾನದ ಒಳಾಂಗಣ ಚಿತ್ರಣವೆಂದು ನಮಗೆ ತಿಳಿದು ಬರುತ್ತದೆ.

ಗುಡ್ಡದ ಹಿಂಭಾಗದಲ್ಲಿ ಹಲವಾರು ರೀತಿಯ ದ್ವಿಇದ ರೀತಿಯ ಕಂಪನಿ ಯ ಮರಗಳನ್ನು ನಾವು ಕಾಣಬಹುದು.

ಒಂದು ದೊಡ್ಡದಾದ ಪೈಪ ನ್ನು ನಾವು ಕಾಣಬಹುದು ಅದರ ಹಿಂಭಾಗದಲ್ಲಿ ಒಂದು ತಟ್ಟೆಯ ಶೆಡ್ಡ ನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಒಂದು ದೊಡ್ಡದಾದ ಸ್ಟೀಲ್ ಇನ ಬ್ಯಾರೆಲ್ ಅನ್ನು ಕಾಣಬಹುದು.

ಒಂದು ಚಿಕ್ಕದಾದ ಮೋಟರ್ ಅನ್ನು ನಾವು ಕಾಣಬಹುದು.

ಇದರಲ್ಲಿ ಹಲವಾರು ವಿವಿಧ ರೀತಿಯ ಕಬ್ಬಿಣದ ರಾಡ್ ಗಳನ್ನು ನಾವು ಕಾಣಬಹುದು.

ಹಾಗೂ ಕಾರಿನ ಹಿಂಭಾಗದಲ್ಲಿ ಹಲವಾರು ದೊಡ್ಡ ದೊಡ್ಡದಾದ ತೆಂಗಿನ ಮರಗಳು ಹಾಗೂ ಇತರ ಮರಗಳನ್ನು ನಾವು ಕಾಣಬಹುದು.

ಇದು ಒಂದು ನೃತ್ಯ ಮಾಡುತ್ತಿರುವ ದೃಶ್ಯ ಇಂದು ನಮಗೆ ತಿಳಿದು ಬರುತ್ತದೆ.

ಇಲ್ಲಿ ಮೂರು ತಿಂಗಳ ಭಕ್ತಾದಿಗಳು ಪೂಜೆ ಮಾಡುತ್ತಿರುವುದನ್ನು ನಾವು ಕಾಣಬಹುದು ಈ--

ಹಾಗೂ ಆಟೋದ ಹಿಂದಗಡೆ ಇನ್ನು ಕೆಲವು ಆಟೊಗಳನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಆಕಾಶವು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಇದರ ಮುಂಭಾಗದಲ್ಲಿ ಹಚ್ಚ ಹಸಿರಿನ ಹುಲ್ಲುಗಾವಲು ಪ್ರದೇಶವನ್ನು ನಾವು ಕಾಣಬಹುದು.